ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಸ್ಟ್ಯಾಚ್ಯು ಇದ್ದ ಆನೆ ಇದೆ ಆನೆಯ ಮೇಲೆ ಒಬ್ಬ ಹುಡುಗ ಕೂತಿದ್ದಾನೆ.

ಛಿಡಿಗಳು ಇವೆ ಶೋ ವಿನ ಗಿಡಗಳು ಅ ಸ್ಕೂಟರ್ ದೊಡ್ಡ ದೊಡ್ಡ ತಾರ್ಗಳು ಕಂಬಗಳು ಇವೆ ಸೈಡಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಸಿ_ಸಿ ಕ್ಯಾಮೆರಾ ಎಲ್ಲ ಇವೆ ಎ_ಟಿ_ಎಂ --

ಇದು ಒಂದು ನಗರ ಸಾರಿಗೆ ಬಸ್ ನಿಲ್ದಾಣ ಬೀದರ್ ಅಂತ ಬಸ್ ಸ್ಟಾಪ್ ಇದೆ ಈ ಬಸ್ ಸ್ಟಾಪ್ ನಲ್ಲಿ--

ಹೋಗುವ ಚಿಡಿಗಳು ಇವೆ ಬಹಳಷ್ಟು ಜನ ನಡೆದಿದ್ದಾರೆ ಹೊಂಟಿದ್ದಾರೆ ಸೈಡಿ ಗೊಂದು ಸ್ಕೂಟರ್ ಇದೆ ಆರೆಂಜ್ ಕಲರ್ ಆಟೋ ಇದೆ.

ಇಲ್ಲಿ ಒಂದು ದೊಡ್ಡವಾದ ಸಮುದ್ರ ಇದೆ ಆ ಸಮುದ್ರದಲ್ಲಿ ಎರಡು ದೋನಿಗಳು ಇವೆ ಆ ದೋನಿಗಳಿಲ್ಲಿ ಎರಡು ವ್ಯಕ್ತಿಗಳು--

ಇದು ಉನ್ನತಿ ಇಂಜಿನಿಯರಿಂಗ್ ಕಂಪನಿ ಬೀದರ್ ಅಂತ ಬಿಲ್ಡಿಂಗ್ ಇದೆ.

ಇಲ್ಲಿ ಒಂದು ನಮಗೆ ಜ್ಯುವೆಲ್ಲರಿ ಶಾಪ್ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ತೆಂಗಿನ ಶೋ ಗಳು ಇವೆ.

ಈಚೆ ಸೈಡ್ ಗೆ ಟೇಬಲ್ ಮೇಲೆ ಒಂದು ಬುಗಣಿ ಇಕ್ಕಿದ್ದಾರೆ ಗ್ಯಾಸ್ ಇದೆ ಗ್ಯಾಸ್ ಮೇಲೆ ಒಂದು ಬುಗಣಿ ಇಕ್ಕಿದ್ದಾರೆ ಡಬ್ಬಿ ಇದೆ.

ಇಲ್ಲಿ ಒಂದು ರೂಮ್ ಇದೆ ಆ ರೂಮಿ ನಲ್ಲಿ ನಾಲ್ಕು ಹುಡುಗಿಯರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ.